ಚಬ್ಬರಿ ಕಾಣುತ್ತದೆ ಒಂದು ಪೈಪ್ ಕಾಣುತ್ತಿದೆ.

ಇದು ಮೊಹಮ್ಮದ್ ನೂರ್ ಮೆಕ್ನೊನಿಕ್ ಅಂಗ್ಡಿ ಇಲ್ಲಿ ಐದು ಮೆಷೀನ್ ಗಳು ಕಾಣುತ್ತವೆ ಚಿತ್ರ--

ಹಾಗು ಇಲ್ಲಿ ಕೆಬ್ಣ ವಸ್ತುಗಳು ಕಾಣುತ್ತಿವೆ.

ಇದು ಒಂದು ಜೂ ಆಗಿರಬಹುದು ಇಲ್ಲಿ ಎರಡು ಪ್ರಾಣಿಗಳನ್ನು ಇದ್ದವೆ ಇಲ್ಲಿ ಜೇಡಿಯು ಕಂಡುಬರುತ್ತದೆ ಹಾಗು --

ಒಂದು ಫ್ರೆಂಡ್ಸ್ ಹೇರ್ ಕಟಿಂಗ್ ಆಗಿರಬಹುದು ಇಲ್ಲಿ--

ಎರಫೋನ್ಸ್ ಇವೆ ಹಾಗೂ ಒಂದು ಫ್ಯಾನ್ ಗೆ ಕಾಣಬೋದು ಅ ದೊಡ್ಡದ ಕಂಪೌಂಡ್ ಕಾಣಬೋದು.

ಎಂಚುಗಳು ಕಾಣಬಹುದು ಕೇಬ್ಣ ವಸ್ತುಗಳು ಕಾಣಬಹುದು ಒಂದ್ ಚೇರ್ ಕಾಣಬಹುದು ಹಾಗು ಗಿಡ ಮರಗಳು ಕಾಣಬಹುದು.

ಇಲ್ಲಿ ಇಬ್ಬರು ವ್ಯಕ್ತಿಗಳು ಕಾಣಬಹುದು ಚೇರುಗಳು ಕಾಣಬಹುದು.

ಕಟ್ಟಿಗೆ ಒಬ್ಬ ಕಟ್ಟಿಗೆ ಕಾಣಬಹುದು ಅಂಚುಗಳು ಕಾಣ್ಬಹುದು ನೀಲಿ ಬಣ್ಣದ--

ಈ ಒಂದು ಜಿಮ್ಮಿ ನಲ್ಲಿರುವ ಒಂದು ದೃಶ್ಯ ಕಾಣಬಹುದು.

ಮತ್ತು ಒಂದು ನೀರಿನ ಟ್ಯಾಂಕ್ --

ಈ ಒಂದು ಗ್ರೌಂಡಿನಲ್ಲಿ ಹಲವಾರು ಜನಗಳು ವ್ಯಕ್ತಿಗಳು--

ಮತ್ತು ನಾಕು ಬಕೆಟ್ ಗಳು ಕಾಣಬಹುದು.

ಟ್ರೋಗಳು ಕುಂತಿದು ನಾಕ್ ಮಂಚಗಳು ಕಾಣುತ್ತವೆ.

ಮತ್ತು ಟೈಲ್ಸ್ ಗಳು ಕಾಣಬರುತ್ತವೆ ಇಲ್ಲಿ--

ಇಲ್ಲಿ ಎರಡು ಎಲ್ಲೋ ಎರಡು ಗ್ರೀನ್ ಪುಟ್ಟಿಗಳು ಕಾಣಬಹುದು ಅದರಲ್ಲಿ ಗಿಡ ಒಂದು.

ಕಾಣಬಹುದು ಮತ್ತು ಇಲ್ಲಿ ಒಂದು ಮಿಷಿನ್ ಕಾಣಬಹುದು.

ಸ್ವಾಮಿ ವಿವೇಕಾನಂದ ಫೋಟೋ ಕಾಣಬಹುದು ಎರು ಚೇರ್ ಗಳು ಕಾಣಬಹುದು.

ಹಾಗೆ ನೀಲಿ ಕಾಣಬಹುದು ಒಂದು ಬರ್ಕ ಕಾಣಬಹುದು.

ಕನ್ ಪಿಸ್ ಕಾಣಬೋದು ಕ್ಯಾರೆಟ್ ಮತ್ತು ಸೌತೇಕಾಯಿ ಕಾಣಬಹುದು.

ದು ಪೇಪರ್ ಕಾಣಬಹುದು ಒಂದು ಬಾಟಲ್ ಬಾಟಲ್ ಕಾಣಬಹುದು.

ಇಲ್ಲಿ ಗಿಡಗಳು ಕಾಣಬಹುದ ಹಂಗೆ ಒಂದ ಚೇರು ಗಳ ಹಲವಾರು ವ್ಯಕ್ತಿಗಳು ಕಾಣಬಹುದು.